ಹೌದು ಸುಮಂತ್ ಎಷ್ಟು ಸಾವಿರ ಜನದ ಜೀವ ಉಳಿಸಿದ್ದಾರೆ ಅವರು ಸುಮ್ನೆ ನಾ ಒಂದು heart ಇದು treat ಮಾಡೋದು ಅಂದ್ರೆ.

ತುಂಬಾನೇ interesting ಇಂದ ನೋಡಿದೆ ಅದನ ನಾನು ಅಂತು. ಹಾ ನಾನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಒಂದು ಒಳ್ಳೆ experience ಇರುತ್ತೆ ನೋಡೋದ್ರಿಂದ ನಮಗೂ ಏನೋ ತಿಳ್ಕೊಂತಿವಿ ನಾವು ಕೂಡ. ಹೌದು ಹೌದು ಇತರದ್ನೆಲ್ಲ ತೋರಿಸೋದ್ರಿಂದ ಝೀ ಕನ್ನಡದವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹೌದು ಸುಮಂತ್ ಅವ್ರ್ ಮಾಡೋ ಪ್ರತಿಯೊಂದು program ಅಲ್ಲೂ ಕೂಡ ಅರ್ಥ ಇರುತ್ತೆ ಯಾವುದು ಸುಮ್ನೆ ಮಾಡ್ತಾ ಇಲ್ಲ ಅವರು. ಹೌದು ಅವರು ಜನರುಗಳನ್ನು ಸೆಲ್ದಿ ಅವರು

ಚಾನಲ್ ನ್ನು ನೋಡೋಕೆ ಅಂತ ತುಂಬಾ ಜನಗಳನ ಸೆಳದಿ ಅಂದ್ರೆ ಕೆಟ್ಟ ರೀತಿಯಿಂದ ಏನು ಸೆಳಿತಿಲ್ಲ ಈ ತರ ಜನರಿಗೆ ಒಂದು ಮಾಹಿತಿ ಸಿಗ್ಲಿ ಅಂತ ಕರ್ಸ್ಥಿದ್ದಾರೆ. ಮತ್ತೆ ಸಂಗೀತ program ಇರಬಹುದು ಪ್ರತಿಯೊಂದರಲ್ಲೂ ಅಷ್ಟೇ ಒಂದೊಂದು Program ಅಲ್ಲೂ ಅವರು ಹೊಸ ಹೊಸ ಪ್ರತಿಭೆಗಳನ್ನು ಹುಡುಕಿ ಹೊರಗಡೆ ಪ್ರಪಂಚಕ್ಕೆ ಕೊಡ್ತಾ ಇದ್ದಾರೆ ಅಂದ್ರೆ ಖುಷಿಪಡಬೇಕು ಜೀ ಕನ್ನಡ ಅವರ ಬಗ್ಗೆ. ಹೌದು ಅಭಿಷೇಕ್ Weekend with ರಮೇಶ್ ಅಂತ ಒಂದು ಕಾರ್ಯಕ್ರಮದಿಂದ ಎಷ್ಟೊಂದು ಜನರ ಬದುಕು ಬದಲಾಗಿದೆ. ಹೌದು ಸುಮಂತ್ ಇಲ್ಲ ಅಂದ್ರೆ ಯಾರ್ ನೋಡ್ತಾರೆ ಹೇಳಿ ಅಷ್ಟು ಒಳ್ಳೆ program ಬರೋದ್ರಿಂದಾನೆ ಅವ್ರ್ ಚಾನೆಲ್ ಗುಳ್ಳ ಹೆಸರು ಬಂದಿರೋದು ಮತ್ತೆ ಅವರು ಪಡ್ತಾ ಇರೋ ಕಷ್ಟಕ್ಕೆ ಅವರಿಗೆ ಇದು ಫಲ ಸಿಕ್ತದೆ ಪ್ರತಿಫಲ ಸಿಗ್ತಾ ಇದೆ ಅವರು

ಅದರಿಂದ ಒಬ್ಬ ಸಾಧನೆ ಮಾಡಿರುವ ವ್ಯಕ್ತಿ ಅವರ ಕಷ್ಟ ಸುಖಗಳನ್ನ ಹಂಚಿಕೊಳ್ಳೋಕೆ ಒಂದು ಜಾಗ ಸಿಕ್ಕಿತಿದೆ ಅದರಿಂದ ಎಷ್ಟೋ ಜನಕ್ಕೆ ಮಾಹಿತಿಗಳು ಸಿಕ್ಕಿ, ಅವರು ಏನಾನ ಮಾಡಬೇಕು ಅಂತ ಒಂದು. ಹುಮ್ಮಸ್ ಅಲ್ಲಿ ಜನ ಹೊರಡುತ್ತಿದ್ದಾರೆ ಅವರ ದಾರಿ ಕಡೆಗೆ. ಹೌದು ಸುಮಂತ್

ಅದರಿಂದ ತುಂಬಾ ಜನಕ್ಕೆ help ಆಗ್ತಿದೆ ಹಾಗೆ TV ಚಾನೆಲ್ ಕೂಡ ಚೆನ್ನಾಗಿ ,

ಹೌದು ಸುಮಂತ್ ಸರಿ ಸುಮಂತ್ ಇಂಗೆ ಮಾತಾಡ್ತಾ ಇರೋಣ ನನಗೂ ಇವಾಗ ಒಂದು ಕೆಲಸ ಬಂದಿದೆ ಕೆಲಸದ ಮೇಲೆ ಹೊರಗಡೆ ಹೋಗಬೇಕು ಒಹ್ ಹೌದ ಸುಮಂತ್ ok ಸರಿ ಸುಮಂತ್ bye

ಎಲ್ಲರಿಗೂ ನಮಸ್ಕಾರ. ನಾನು ಈಗ ವಿದ್ಯಾರ್ಥಿ ಜೀವನದ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟ ಪಡುತ್ತೇನೆ. ವಿದ್ಯಾರ್ಥಿ ಜೀವನವೂ. ವ್ಯಕ್ತಿಯ ಜೀವನದ ಅತ್ಯಂತ ಸ್ಮರಣೀಯ ಹಂತಗಳಲ್ಲಿ ಒಂದಾಗಿದೆ ಅಲ್ವಾ. ವಿದ್ಯಾರ್ಥಿ ಜೀವನವೂ ಮಾನವ ಜೀವನದ ಪ್ರಮುಖ ಭಾಗವಾಗಿರ್ತದೆ. ಇದು ಶುದ್ದ ಸಂತೋಷದ ಅವದಿಯಾಗಿರ್ತದೆ ಯಾಕಂದ್ರೆ ನಾವ್ ಅವಾಗ ಚಿಕ್ಕ ಇರ್ತೇವೆ ಅಲ್ವ ನಮಗೆ ಅಷ್ಟು ಬುದ್ದಿ ಎಲ್ಲಾ ಬೆಳದಿರೋದಿಲ್ಲ. ಮತ್ತೆ ನಮ್ಗೆ ಮನೆಯ ಚಿಂತೆ ಅದು ಇದು ಎಂತ ಎಲ್ಲಾ ಇರುದಿಲ್ಲ. ಈ ಲೋಕದಲ್ಲಿ ಎಲ್ಲರ್ಸ rich, poor ಒಟ್ಟಿಗೆ ಇರ್ತಾರಲ್ಲ. ಆದ್ರು ಕೂಡಾ ನಾವ್ ಶಾಲೆಯಲ್ಲಿ ಎಲ್ಲರೂ ಒಂದೇ ಸಮಾನವಾಗಿರ್ತೆವೆ ಎಂತ ಬೇದ ಭಾವ ಕೂಡಾ ಇರುದಿಲ್ಲ ಎಲ್ಲರೊಟ್ಟಿಗೆ ಖುಷಿಯಾಗಿರ್ತೆವೆ ಅಲ್ವಾ. ವಿದ್ಯಾರ್ಥಿ ಜೀವನದಲ್ಲಿ ನಾವು ಕೇವಲ ಪುಸ್ತಕಗಳಿಂದ ಕಲಿಯುವುದಲ್ಲ ಎಲ್ಲಾ ರೀತಿಯಿಂದ ಕೂಡಾ ಕಲೀತೇವೆ ಅಲ್ವಾ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡಾ. ಅವರವರ ತಾಯಿಯೇ ಮೊದಲ ಗುರು ಆಗಿರ್ತಾರೆ. ಒಬ್ಬ ವಿದ್ಯಾರ್ಥಿಯನ್ನು ಮೊದಲು ಶಾಲೆಗೆ ಸೇರಿಸುವಾಗ ಅವರು ಮೊದಲಿಗೆ ಶಾಲೆಗೆ ಹೋಗ್ಲಿಕೆ ಭಯಪಡ್ತಾರೆ. ಮತ್ತೆ ಅವರಿಗೆ ಅಲ್ಲಿ friends ಎಲ್ಲ ಸಿಗ್ತಾರೆ ಆಗ ಅವರಿಗೆ ತುಂಬಾ ಖುಷಿ ಆಗ್ತದೆ. ಶಾಲೆಗೆ ಕೂಡಾ ಅವರಿಗೆ ಮನೆಯತರನೆ ಅಂತ ಅನ್ಸ್ತದೆ ಆಗ ಎಲ್ಲಾ friends ಎಲ್ಲಾ ಸಿಗುವಾಗ ಅವರಿಗೆ. ಎಲ್ಲರ್ಸ ಒಟ್ಟಿಗೆ ಚಂದ ಮಾಡಿ ಮಾತಡ್ತಿರ್ತರಲ್ಲ ಆಗ ಅವರಿಗೆ ತುಂಬಾ ಖುಷಿ ಆಗ್ತದೆ ನಾವ್ ಇನ್ನೂ ಶಾಲೆಗೆ ಹೋಗ್ಬೇಕು ಹಾಗೆಲ್ಲಾ ಅನ್ಸ್ತದೆ ಅವರಿಗೆ ಒಂದು ದಿನ ರಜೆ ಇದ್ರೆ ಕೂಡಾ ಆಗ ನಾವ್. ಇವತ್ತು ನಮ್ಗೆ ಶಾಲೆ ಇದ್ರೆ ಚಂದ ಇರ್ತಿತತಲ್ವಾ ಹಾಗೆಲ್ಲಾ ಅನಿಸ್ತದೆ ಮತ್ತೆ. ಶಿಕ್ಷಕರು ಮತ್ತು ಸ್ನೇಹಿತರು ಬಹಳಷ್ಟು ಸ್ಪೂರ್ತಿ ನೀಡ್ತಾರೆ ಅವರಿಗೆ student life ಅಲ್ಲಿ ನಾವ್ ಶಿಸ್ತು ಮತ್ತು ಪಾಠವನ್ನು ಕಲಿಯಲು ನಮಗೆ ಸಹಾಯ ಮಾಡಿ ಕೊಡ್ತದೆ. ನಾವ್ ಬೆಳಗ್ಗೆ ಬೇಗ ಎದ್ದು ಶಾಲೆಗೆ ತಯಾರಾಗಿ ಹೋಗ್ತೆವೆ ಆಹ್. First first ಗೆ ಎಲ್ಲ ಚಿಕ್ಕ ಮಕ್ಕಳಿರುವಾಗ ನಾವ್ ಬೇಗ ಏಳ್~ ಏಳ್ತೆವೆ ಅಲ್ಲಿ ನಮ್ಗೆ ಸ್ನೇಹಿತರೆಲ್ಲಾ ಸಿಗ್ತಾರಲ್ಲ ಬೇಗ ಹೋಗಿ ಸ್ವಲ್ಪ ಶಾಲೆಯ period ಎಲ್ಲಾ start ಆಗುವ ಮೊದಲೆ ನಾವು ಹ್ಮ್. Friends ಹತ್ರ ಸ್ವಲ್ಪ ಆಟ ಆಡುವ ಅಂತ ಹೇಳಿ ಬೇಗ ಎಲ್ಲಾ ಹೋಗ್ತಾರೆ. ವಿದ್ಯಾರ್ಥೀ ಜೀವನವೂ ನಮ್ಮ ಜೀವನಕ್ಕೆ ಅಡಿಪಾಯವನ್ನು ನಿರ್ಮಿಸುತ್ತದೆ. ವಿದ್ಯಾರ್ಥಿ ಜೀವನವನ್ನು ಪಡೆಯುವುದು ಎಷ್ಟು ಅದೃಷ್ಟ ಮತ್ತು ವಿಶೇಷವಾಗಿರ್ತದೇ ಅಲ್ವಾ ಈಗ ನಮ್ಮ college ಮುಗಿದ್ಮೇಲೆ ನಮಗೆ ಎಣಿಸ್ತದೆ. ನಾವ್ ಈಗ ಕೂಡಾ ಶಾಲೆಗೆ ಹೋಗ್ತಾ ಇದ್ರೆ ಎಷ್ಟು ಚಂದ ಇರ್ತಿತಲ್ವಾ ಅಂತ ಎಂತ ಮಾಡ್ಲಿಕೆಸ ಆಗುವುದಿಲ್ಲ ಇನ್ನು ನಾವ್ ವಿದ್ಯಾರ್ಥಿ ಜೀವನ ಎಂಬುದು ಖಾಲಿ ನೆನಪ್ ಮಾತ್ರ ಇನ್ನು. ಈಗ ನಾವ್ ಶಾಲೆಗೆ ಹೋಗ್ತೇವೆ ಅಂತ ಹೆ~ ಎಣಿಸಿದ್ರು ಕೂಡಾ ನಮ್ಗೆ ಇನ್ನು ಹೊಗ್ಲಿಕ್ಕೆ ಆಗುವುದಿಲ್ಲ ಅಲ್ವಾ ಅದು ಖಾಲಿ ಇನ್ನೂ ನೆನಪು ಮಾತ್ರ ನಮ್ಗೆ ಅದಕ್ಕಾಗಿ ನಾವು. ವಿದ್ಯಾರ್ಥಿಗಳಗಿರುವಾಗಲೇ ವಿದ್ಯಾರ್ಥಿ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಅನುಭವಿಸ್ಬೇಕು ಆ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ.

ಹಾ hello ಕೌಸ್ತಬ್ ಅವ್ರೆ, ಹೇಗಿದ್ದೀರಿ? ಹಾ ಪರವಾಗಿಲ್ಲ ಆ ಚನ್ನಾಗಿದ್ದೇನೆ, ನೀವ್?

ಹ ಮತ್ತೆ. ನಂಗೆ ಒಂದು ಸಹ ನಿಮ್ಮಿಂದ.

ಹಾ ನಂದೊಂದು, phone ಅನ್ನ ಖರೀದಿ ಮಾಡ್ಲಿಕ್ಕೆ, ನೋಡ್ತಾ ಇದ್ದೇನೆ.

ಯಾವ್ದು phone ಒಳ್ಳೆ ಉಂಟು ಅಂತ ಹೇಳಿ ನಿಮ್ಮತ್ರ ಕೇಳೋಣ . ನಾನು actually ಅಂದ್ರೆ ನಾನು ಸುಮಾರ್ ಹೀಗೆ ನಾನ್ ನನಿಗೆ ತೆಕ್ಕೊಳ್ಲಿಕ್ಕೆ ಅಂತ ಸುಮಾರ್ search ಮಾಡಿದ್ದೇನೆ, ಹಾಗೆ ನನಿಗೆ ಗೊತ್ತಿದಷ್ಟು ವಿಷಯಗಳನ್ನು ನಿಮ್ಗೆ ಹೇಳ್ತೇನೆ.

ಹಾ

ಎಲ್ಲ ಒಳ್ಳೆ ಉಂಟು ಅಂತ ಹೇಳ್ತಾರೆ.

ನಿಮ್ಗೆ ಹೇಗೆ camera ಹಾಗೆ ಎಂತ ಬೇಕು, ಅಂತ ನಿಮಗೆ main, photo ಎಲ್ಲ interest ಉಂಟಾ ಹೇಗೆ.

Camera ಎಲ್ಲ ಒಳ್ಳೆ ಇದ್ರೆ ಪರವಾಗಿಲ್ಲ. ಅದೆ ಅದೇ, ಹಾ ಅದೇ ಹೌದು, ನಿಮ್ಗೆ ಅದೇ ಒಂದು Samsung ಅದ್ಕೆ best camera ಕ್ಕೆಲ ಚಂದ storage ಅಲ್ಲಿ ಎಲ್ಲ ಅದ್ಕೆ. ಇದ್ಕೆ Samsung ಒಳ್ಳೇದು ಅಂತ ಹೇಳ್ತಾರೆ, ಮತ್ತೆ ನಾನು ಈ China phone ಅಷ್ಟು prefer ಮಾಡುದಿಲ್ಲ ನನಿಗ್ ಅದು ಅದು China ನಮಗು ಗೊತ್ತುಂಟಲ್ಲ, ಮಾಮೂಲಿ China ಆಗುದಿಲ್ಲ ಹಾಗೆ.

ಹಾಗೆ China ದ್ದು ಬಿಟ್ಟು, ನಮ್ಮ ಭಾರತದ್ದೇ ಹುಡುಕುವ ಅಂತ ಹೇಳಿದ್ರೆ ಭಾರತದಲ್ಲಿ ಇನ್ನು develop ಆಗ್ತಾ ಉಂಟಷ್ಟೆ, ಇನ್ನು ಅಷ್ಟ್ ಅದ್ರ ಬಗ್ಗೆ ಇನ್ನು ಆಗ್ಲಿಲ್ಲ ನಮ್ಮಲ್ಲಿ manufactures ಇದ್ . ಆಗ್ತಾ ಉಂಟು mobile highest ನಮ್ಮದೆ ಉಂಟು ಈಗ, ಅಂದ್ರೆ ಆ mobile ಮಾಡುವಂತದು ತುಂಬಾ ಮಾಡ್ತಾ ಇದಾರೆ, ಆದ್ರೆ ಇನ್ನು ನಮ್ಮದೆ brand ಬರ್ಲಿಲ್ಲ ಇನ್ನು ಕೂಡ.

ಹಾ, Samsung ಬಿಟ್ಟು, ಬೇರೆ ಯಾವುದು ಒಳ್ಳೆದುಂಟು . ಆ ಅಂದ್ರೆ ಇದು ಎಂತ Realme ತೊಂದ್ರೆ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಅದು China ದೇ ಅದು.

ಹಾ, ನಂಗ್ ಅದಷ್ಟು ಇಷ್ಟ ಇಲ್ಲ. ಹಾ ಅದೆ ಅದೆ China ದು ಅಂತ ಹೇಳುವಾಗ ಅದು ಯಾರಿಗೂ ಹಾಗೆ ಆಗುವುದು, ಎಲ್ರಿಗೂ.

ಹೌದು, ಅದೇ ನಿಮ್ಗೆ China ದು ಬಿಟ್ರೆ ಅಷ್ಟು Samsung ಇದೆ, ಮತ್ತೆ ಈ Micromax ಎಲ್ಲ next update ಎಲ್ಲ ತುಂಬಾ ಬರುದಿಲ್ಲ, ನಿಮಿಗೆ ಮುಂದೆಗೆ ಅಂದ್ರೆ ಒಂದು ಮೂರೂ ನಾಲ್ಕು ವರ್ಷ ಆದ್ರೂ use ಮಾಡ್ತಿವಲ್ಲ ನಾವು ಹೇಗಿದ್ರು, ತೆಗೆದ್ರೆ. ಹಾ ಹೌದು, ಬರ್ಲಿ ಅಂತೇಳಿ.

ಮತ್ತೆ ಸುಮ್ನೆ ಹಾಳಾಗೋದು ಬೇಡ ಅಲ. ಹೌದು, ಮತ್ತೆಂತ ಗೊತ್ತಾ ನಿಮ್ಗೆ ಹಾಗೆ ನೀವು ಯಾವದೇ phone ಬಂದ್ರು ತಕೊಂಡ್ರು ನೀವು ಒಂದು ಮೂರು ವರ್ಷ, ನಾಲ್ಕು ವರ್ಷ ಅದಕ್ಕಿಂತ ಜಾಸ್ತಿ use ಮಾಡುದಿಲ್ಲ ಯಾಕೆಂದ್ರೆ ಹೊಸ್ತು ಬಂದಾಗ ಒಂದು ಆಸೆ ಆಗ್ತದೆ ಅದು ಆಗ್ಬೋದು ಇದು ಆಗ್ಬೋದು. ಹಾ, ಅದ್ ಹೌದು . ಈಗ trend ಅಲ್ಲಿ ಇರೋದು iPhone ಮತ್ತೆ Oneplus ಎಲ್ಲ ಉಂಟ್ ಅಲ. ಹೌದೌದು, ಹಾಗೆ ಅಂದ್ರೆ ಆ range ಅಲ್ ತಗೋಳೋದಾದ್ರೆ ಅದೆಲ್ಲ ಉಂಟು iPhone ಉಂಟು Oneplus ನೀವ್ ಹೇಳಿದಾಗೆ ಹಾ. ನಾನ್ ನೋಡುವ ಅಂತ ಹೇಳಿ ಅನ್ಕೊಂಡೆ, ಈ online ಅಲ್ಲಿ purchase ಮಾಡ್ಲಿಕ್ಕೆ ಅಷ್ಟು ಇಷ್ಟ ಇಲ್ಲ ನನ್ಗೆ. ಹೌದ, ಹಾ ನಾನು ಹೀಗೆ ಅಂದ್ರೆ ನಾನೀಗ ಬೇರೆಲ್ಲ online ತರ್ಸಿದೆ ಹೆಚ್ಚು ಸುಲಭ ಆಗ್ತದೆ ಎಲ್ಲ ಬೇಕಾದಾಗ ನೋಡ್ಬಹುದು ನೋಡಿ, ಆರಾಮಸೇ . ಹಾ, features ಎಲ್ಲ ಅಲ್ಲಿ ನೋಡಿ, ಅಂಗಡಿಲಿ ತಗೊಳೋದು ಒಳ್ಳೇದಲ್ವಾ.

ಧೈ~ ಧೈರ್ಯಕ್ಕೆ ಅದು ಒಳ್ಳೇದು. ಹೌದೌದು, ಮತ್ತೆ ನಂಬಿಕೇಸಾ ಆಗುದಿಲ್ಲ ಮತ್ತೆ ನಾನ್ಸಾ online ಅಲ್ ತೆಕ್ಕೋಳ್ತೆನೆ ಕೆಲವೆಲ್ಲ but ಸ್ವಲ್ಪ ಕಮ್ಮಿ purchase ಎಲ್ಲ ಮಾಡೋದೆಲ್ಲ. ಜಾಸ್ತಿ ದುಡ್ಡು ಕೊಡ್ಲಿಕ್ಕೆ ಆಗುವಾಗ ಯೋಚ್ನೆ ಮಾಡಬೇಕಾಗ್ತದೆ. ಹೌದು ಅದು ಹೌದು.

ತಕೊಳುವಾಗ ಆಗ್ ವಸಿ ನೋಡಿ ನಿಮ್ಗೆ.

ನಾನ್ ಹೋಗ್ತೇನೆ, ಸರಿ ನಾನ್ ಇಡ್ತೇನೆ ಆಯ್ತಾ ಒಂಚೂರು ಕೆಲ್ಸ ಇದೆ.

ಏನು ನೋಡ ಅಣ್ಣ ಮನೆಯಲ್ಲಿ ಎಲ್ಲ ಪೂರಿ, ಪಾಯ್ಸ. ಹ್ಮ ಎಂತಾ ಪಾಯ್ಸಾ? ಶಾವಿಗೆದ? ಆಹ್ ಶಾವಿಗೆ ಪಾಯ್ಸಾ , ಪುರಿ

ಹ್ಮ ಮತ್ತೆ ಚಪಾತಿ. ಹ್ಮ ಏನ ಐತಿ ಇವತ್ತ special ಲಾ? special ಹನುಮಾನ್ ಜಯಂತಿ ಇವತ್ತು.

ಹ್ಮಹ್ಮ. ಹನುಮಾನ್ ಜಯಂ~ ಜಯಂತಿ ಇದೆ ಅಣ್ಣ ಇವತ್ತು. ಇವತ್ತು special ಮಾಡಿದ್ದೇವೆ ಅಡುಗೆ ಹ್ಮಹ್ಮ. ಹ್ಮ ನಿಮ್ಮ ಹತ್ರ ಮಾಡಿರಲ್ಲಾ ಹನುಮಾನ್ ಜಯಂತಿ ನಮ್ಮಲ್ಲಿ ಚೆನ್ನಾಗಿ ಆಚರಸ್ತಾರೆ. ಇಲ್ಲ ಹೋಗಿ ಬಂದೆ ನಾ ಗುಡಿಗೆ.

ಹೌದ ಅಲ್ಲಿ ಶಿರಾ, ಉಪ್ಪಿಟ್ಟು ಮಾಡಿರು.

ಶಿರಾ, ಉಪ್ಪಿಟ್ಟು ಮತ್ತೊಂದು ಗುಡಿಗೆ ಹೋಗಿದೆ ಅಲ್ಲು ಶಿರಾ ಕೊಟ್ಟರು. ಹ್ಮ ಗೋಧಿ ಕುಟ್ಟಿದ್ದ ಪಾಯ್ಸಾ ಮಾಡಿದಿಲ್ಲಾ?

ಆಮೇಲೆ ಇಲ್ಲಿ ಮನೆಗ ಬಂದ ಈಗ Maggi ತಂದ ಮಾಡಿದೆ. ಹ್ಮ ಹೌದಾ?

Maggi ನು ಚೆನ್ನಾಗಿರುತ್ತೆ. ಹ್ಮ ಅದ ಮಾಡಿದೆ. ಹ್ಮ Sir Maggi ನು ಚೆನ್ನಾಗಿರುತ್ತೆ ಹ್ಮ. Non-veg ? Non-veg ನಾವ ತಿನ್ನಲ್ಲ ಅಣ್ಣ. Mutton ತಿನ್ನೋದಿಲ್ಲ?

ಏ ಇಲ್ಲ ಅಣ್ಣ ಬ್ರಾಹ್ಮಣರು non-veg ಏನು ತಿನ್ನೋದಿಲ್ಲ ಅಣ್ಣ but ಇವತ್ತು ಇದು ಐತಿ ಅಂತೇಳಿ special ಮಾಡಿದಿವಿ ಅಲ್ವಾ?

ಏ ಇವತ್ತು ಇವತ್ತು ತಿನ್ನೋದಿಲ್ಲ ಬಿಡ್ರಿ ನಮ್ಮ ಕಡೆ Sunday ನಿನ್ನಿ ಬುಧವಾರ.

ಹಿಂಗ Saturday ಹಿಂಗ ತಿಂತೇವ. ಇಲ್ಲ ಅಣ್ಣ ನಾವ non-veg ಇದು ಮಾಡೋದಿಲ್ಲ ಒಟ್ಟ. ಹ್ಮ ಹ್ಮ only ಸಸ್ಯಾಹಾರಿ. ಅಡಗಿ ಅಡಗಿ special ಮಾಡ್ತೀವಿ.

ಹ್ಮ ಉಳ್ಳಾಗಡ್ಡಿ ಐತಿ ಐತಿ ಅಣ್ಣ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಐತಿ. ಮತ್ತ ಇಲ್ಲಿ ಬಾಜುಕ ಅದಾರ ಅವ್ರ ತಿನ್ನೋದಿಲ್ಲ ಒಬ್ಬೊಬ್ರ. ಹ್ಮ ಇಲ್ಲ ಅಣ್ಣ ಅದು ಯಾಕೆ ಅಂದ್ರೆ ಅದು ಹಬ್ಬ ಅಷ್ಟು ಇದರ ದಿನ ತಿನ್ನೋದಿಲ್ಲಾ ಅನ್ಸುತ್ತ ಅಣ್ಣ.

ಅವ್ರ ಉಳ್ಳಾಗಡ್ಡಿ ತಿನ್ನುದಿಲ್ಲ ಅದಕ್ಕ ಹೇಳಿದ್ದ ನಾ. ಹ್ಮ ಕೆಲವೊಬ್ರು ಚಾತುರ್ಮಾಸ ಅಂತಾ ತಿನ್ನುದಿಲ್ಲ ಅಣ್ಣ. ಹ್ಮ ನಿನ್ನೆ ನಾ ಇದಕ್ಕ ಹೋಗಿದ್ವಿ ಬಾಗಲಕೋಟೆ ಗ.

ಮದ್ವಿ ಮದ್ವಿದ ಇತ್ತ ಅದ.

ಅವ್ರ ಮದ್ವಿ ಊಟ ಮಾಡೆ ಮಾಡಿಸಿರ್ ಉಳ್ಳಾಗಡ್ಡಿ ಇಲ್ಲ ಬಳ್ಳೊಳ್ಳಿ ಇಲ್ಲ. ಇಲ್ಲ ಅಣ್ಣ ಅದು ಚಾತುರ್ಮಾಸ ಅಂತ ಹೇಳಿ ಬರುತ್ತೆ ದೀಪಾವಳಿ ತನಕಾ ಇರುತ್ತೆ. ಮತ್ತ ಅಲ್ಲಿ ತನಕ ಯಾರು ತಿನ್ನೋದಿಲ್ಲಾ but ಅದೇ ರುಡಾ ಇದ್ದೋವ್ರು ತಿನ್ನೋದಿಲ್ಲಾ. ರುಡಾ ಇದ್ದೋವ್ರ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಅಷ್ಟೇನ ನಡಸ್ತಾರೆ. ಇಲ್ಲ ಅಡಗಿದಾಗ ಒಟ್ಟ ಹಾಕೆಯಿಲ್ಲ use ಮಾಡಿಲ್ಲ ಅವರು. ಹ್ಮ ಮಾಡಲ್ಲ ಅಣ್ಣ ಒಬ್ಬೊಬ್ಬರ ಮಾಡಲ್ಲ. ಅವರು ಇತರ್ದ ಬ್ರಾಹ್ಮಣರು ಚಿದಂಬರಂ.

ಹ್ಮ ಅವರು ಬ್ರಾಹ್ಮಣರು ಅವರು.

ಹ್ಮ. ಉಳ್ಳಾಗಡ್ಡಿಇಲ್ಲ ಬೆಳ್ಳುಳ್ಳಿ ಇಲ್ಲ ಹ್ಮ..

ನಮಗೇನ ಆಕ್ಕೇತಿ ಅದ ಉಳ್ಳಾಗಡ್ಡಿ ತಿಂದ್ ನಮ್ಗ ನಡಿಯೋದ ಇಲ್ಲ. ಹ್ಮ ಹೌದಲ್ಲ ಅಣ್ಣ

ಹ್ಮ ನಾವು ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಮಾಡ್ತೀವಿ ಆದ್ರ ಏನು ನಾವು ಶ್ರಾವಣ ಮಾಸ ಬಂತಲ್ವಾ ಲಕ್ಷ್ಮೀ ಕೂಡತಾಳಲ್ವಾ ಅವಾಗ ನಾವ ತಿನ್ನೋದಿಲ್ಲಾ, Dasara ತಿನ್ನೋದಿಲ್ಲಾಈತರಾ ಎಲ್ಲ ನಮ್ಮ ನಿಯಮಾಗೊಳಿರುತ್ತೆ.